ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಬೇಕರಿ ಎಂದು ತಿಳಿಯುತ್ತದೆ.

ಇಲ್ಲಿ ತುಂಬ ದೊಡ್ಡದಾದ ಮರಗಳು ಇದ್ದಾವೆ.

ಈ ಮಸೀದಿಗೆ ಬಹಳಷ್ಟು ಲೈಟ್ ಗಳನ್ನು ಹಾಕಿದ್ದಾರೆ.

ಇಲ್ಲಿ ವಿಂಡೋ ಗಲೀಗೆ ಗ್ಲಾಸ್ಗಳನ್ನು ಹಾಕಿರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ತುಂಬ ವೆಹಿಕಲ್ ಗಳು ಓಡಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.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

ಇಲ್ಲಿ ಬಹಳಷ್ಟು ಜನ ಕುಳಿತುಕೊಂಡು ತಿನ್ನುತ್ತಿರುವುದು ನಮಗೆ ಕಾಣಿಸುತ್ತಿದೆ.

ಇಲ್ಲಿ ಕೂರಲು ಚೇರ್ ಗಳನ್ನು ಹಾಕಲಾಗಿದೆ.

ಈ ಚಿತ್ರವನ್ನು ಗಮನಿಸಿದರೆ ಇಲ್ಲಿ ಬಳಷ್ಟು ಜನ ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಬಹಳ ಜನರು ಇರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಜಿಮ್ ಎಂದು ನಮಗೆ ತಿಳಿಯುತ್ತದೆ.

ಇಲ್ಲಿ ತುಂಬ ಲೈಟ್ ಗಳು ಇದ್ದಾವೆ.

ಈ ಸ್ವಿಮ್ಮಿಂಗ್ ಫೂಲಿನಲ್ಲಿ ನೀರು ತುಂಬಿದೆ.

ಈ ಚಿತ್ರದಲ್ಲಿ ನಾವು ತುಂಬಾ ಗಿಡಮರಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಫಿಶ್ ಸ್ಟೋರ್ ಎಂದು ನಮಗೆ ತಿಳಿಯುತ್ತದೆ.

ಇದರ ಮೇಲೆ ಕರ್ನಾಟಕ ಬೈಕ್ ಜೋನ್ ಎಂದು ಬರೆಯಲಾಗಿದೆ.

ಆ ಬಿಲ್ಡಿಂಗ್ ಮೇಲೆ ಲೈಬ್ರರಿ ಅಂಡ್ ಇನ್ಫಾರ್ಮಶನ್ ಸೆಂಟರ್ ಎಂದು ಬರೆಯಲಾಗಿದೆ.

ಇಲ್ಲಿ ಇಬ್ಬರು ಮನುಷ್ಯರನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಬೈಕಿನ ಬ್ಯಾನರ್ ಅನ್ನು ನಾವು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಬಹಳ ಲೈಟ್ ಗಳನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಇಬ್ಬರು ಮನುಷ್ಯರು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಈ ಬಿಲ್ಡಿಂಗ್ ಮೇಲೆ ಕೆಂಪು ಬಣ್ಣ ಹಾಕಿರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಸಮುದ್ರ ಎಂದು ನಮಗೆ ತಿಳಿಯುತ್ತದೆ.

ಇದರ ಮೇಲೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ರಾಜ್ಯ ಕೇಂದ್ರ ಗ್ರಂಥಾಲಯ ಬೆಂಗಳೂರು ಎಂದು ಬರೆಯಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಸ್ಕೂಟಿ ಯನ್ನು ಕಾಣಬಹುದಾಗಿದೆ.

ಇಲ್ಲಿ ಬಹಳ ಗಿಡ ಮರಗಳು ಇರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನೋಡಿದರೆ ಇದು ಒಂದು ಅಂಗಡಿಯೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ತುಂಬಾ ಫ್ಯಾನ್ ಗಳು ಇರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಮಕ್ಕಳು ಆಟ ಆಡಲು ಜಾರಾ ಬಂಡಿ ಇದೆ.